ಇದು ಒಂದು ನದಿ ನದಿಯಲ್ಲಿ ಎಲ್ಲರೂ ಮುಳುಗುತ್ತಿದ್ದರೆ ಈ ನದಿಯು ದೇವಾಲಯದ ನದಿ ಈ ನದಿಯಲ್ಲಿ ಮುಳುಗಿದರೆ ಎಷ್ಟೋ ಪಾಪಗಳು ಪರಿಹಾರವಾಗುತ್ತೆ.

ಇದು ಒಂದು ಹಾಸ್ಪಿಟಲ್ ಚಿತ್ರಣ ಒಬ್ಬ ಪೇಶೆಂಟ್‌ ಬಂದಿದ್ದಾನೆ ಡಾಕ್ಟರ್‌ ಅವರನ್ನ ಸ್ಕ್ಯಾನಿಂಗ್‌ ನರ ಸ್ಕ್ಯಾನಿಂಗ್‌ ಏನೋ ಮಾಡ್ತಾ ಇದ್ದಾರೆ ಒಳಗಡೆ ಏನೋ--